ತುಂಬಾ ಜನರು ಆ ಸ್ಥಳದಲ್ಲಿ ಸೇರಿದ್ದಾರೆ.

ಅತಿ ದೊಡ್ಡ ಕನ್ನಡಿಯು ಕೂಡ ಇದೆ ಇದರ ನೆಲವನ್ನು ಸುಂದರವಾಗಿ ರೂಪಿಸಿದ್ದಾರೆ.

ವಿಧವಿಧವಾದ ಮೀನುಗಳು ಸಹ ಸರಿಯಾಗಿ ಜೋಡಿಸಿಟ್ಟಿದ್ದಾರೆ.

ಇದು ಒಂದು ಸುಂದರವಾದ ಗಾಜಿನಿಂದ ನಿರ್ಮಾಣವಾದ--

ವ್ಯಾಯಾಮದ ನೆಲದ ಮೇಲೆ ಹಸಿರು ಬಣ್ಣದ ಮ್ಯಾಟ ನ್ನು ಹಾಕಿದ್ದಾರೆ.

ಬಿಗಿ ಭದ್ರಯತೆಗಾಗಿ ಕಪ್ಪು ಬಣ್ಣದ ಗೇಟ್ ಒಂದನ್ನು ಧರಿಸಿದ್ದಾರೆ.

ಇಲ್ಲಿ ತಂತ್ರಜ್ಞಾನಕ್ಕಾಗಿ ಕಂಪ್ಯೂಟರ ಅನ್ನು ಕೂಡ ಅಳವಡಿಸಲಾಗಿದೆ.